ಲಿಬ್ರೆ ಆಫೀಸ್ ಬೇಸ್ ಬಗ್ಗೆ ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಲಿಬ್ರೆ ಆಫೀಸ್ ಬೇಸ್ ಎಂದರೇನು
ಎನ್ನುವ ಬಗ್ಗೆ ಕಲಿಯುತ್ತೇವೆ
ಬೇಸ್ ಬಳಸಲು ಬೇಕಾದ ಅವಶ್ಯಕವಾದ ಅಂಶಗಳು ಬೇಸ್ ನಿಂದ ನೀವು ಏನನ್ನು ಮಾಡಬಹುದು
ರಿಲೇಶನಲ್ ಡೇಟಾಬೇಸ್ ಬೇಸಿಕ್ ಗಳು ಕ್ರಿಯೇಟ್ ಎ ಟೇಬಲ್ ಎಂಬ ಒಂದು ಹೊಸ ಡೇಟಾಬೇಸ್ ನ್ನು ತಯಾರಿಸುತ್ತದೆ
ಲಿಬ್ರೆ ಆಫೀಸ್ ಬೇಸ್ ಒಂದು ಲಿಬ್ರೆ ಆಫೀಸ್ ಸೂಟ್ ನ ಡೇಟಾಬೇಸ್ ಫ್ರಂಟ್ ಎಂಡ್ ಆಗಿದೆ
ಬೇಸ್ ಮೈಕ್ರೋಸಾಫ್ಟ್ ಅಕ್ಸೆಸ್ ಗೆ ಸರಿಸಮಾನವಾಗಿದೆ
ಬೇಸ್ ಒಂದು ಉಚಿತ ಓಪನ್ ಸೋರ್ಸ್ ಸಾಫ್ಟ್ ವೇರ್ ಆಗಿದ್ದು ಇದು ಬೆಲೆರಹಿತ ಮತ್ತು ಇದನ್ನುಉಚಿತವಾಗಿ ಬಳಸಿ ವಿತರಿಸಬಹುದಾಗಿದೆ ಈಗ ನಾವು ಬೇಸ್ ಗೆ ಬೇಕಾಗಿರುವ ಅಂಶಗಳ ಬಗ್ಗೆ ತಿಳಿಯೋಣ
ಈ ಕೆಳಗಿನವುಗಳು ಮೈಕ್ರೋಸಾಫ್ಟ್ ವಿಂಡೋಸ್ ಗೆ ಬೇಕಾಗಿರುವ ಅಗತ್ಯತೆಗಳು
ಮೈಕ್ರೋಸಾಫ್ಟ್ ವಿಂಡೋಸ್ 2000 ಸರ್ವಿಸ್ ಪ್ಯಾಕ್ 4 ಅಥವಾ ಹೆಚ್ಚಿನದು ಎಕ್ಸ್ಪಿ ವಿಸ್ತಾ ಅಥವಾ ವಿಂಡೋಸ್ 7 ಪೆಂಟಿಯಂ ಗೆ ಸರಿಹೊಂದುವ ಪಿಸಿ 15 ಜಿಬಿ ತನಕ ಸ್ಥಳಾವಕಾಶ ಹೊಂದಿರುವ ಹಾರ್ಡ್ ಡಿಸ್ಕ್
ಉಬುಂಟು ಲಿನಕ್ಸ್ ಗೆ ಬೇಕಾಗಿರುವ ಸಿಸ್ಟಂ ಅವಶ್ಯಕತೆಗಳು ಇಲ್ಲಿವೆ
ಲಿನಕ್ಸ್ ಕರ್ನಲ್ ವರ್ಶನ್ 2618 ಅಥವಾ ಹೆಚ್ಚಿನದು ಪೆಂಟಿಯಂ ಗೆ ಸರಿಹೊಂದುವ ಪಿಸಿ
ನಮಗೆ ವಿಂಡೋಸ್ ಮತ್ತು ಲಿನಕ್ಸ್ ಎರಡನ್ನೂ ಇನ್ ಸ್ಟಾಲ್ ಮಾಡಲು ನಮಗೆ ಕನಿಷ್ಠ 256 ಎಂಬಿ ರಾಮ್ ಬೇಕಾಗುತ್ತದೆ512 ಎಂಬಿ ರಾಮ್ ಇದ್ದರೆ ಒಳ್ಳೆಯದು ಸಿಸ್ಟಂ ಅವಶ್ಯಕತೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ಇದಕ್ಕೆ ಬೇಟಿ ನೀಡಿ httpwwwlibreofficeorgget helpsystem requirements ನಿಮಗೆ ಜಾವ ರನ್ ಟೈಮ್ ಎನ್ವಿರೋನ್ ಮೆಂಟ್ ನ್ನು ಕೂಡ ಇನ್ ಸ್ಟಾಲ್ ಮಾಡಬೇಕಾಗುತ್ತದೆಅದನ್ನು ನೀವು ಈ ಲಿಂಕ್ ನಲ್ಲಿ ಡೌನ್ ಲೋಡ್ ಮಾಡಬಹುದು httpwwwjavacomendownloadindexjsp
ಮಧ್ಯದಲ್ಲಿ ಫ್ರೀ ಜಾವಾ ಡೌನ್ಲೋಡ್ ಎನ್ನುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಒಮ್ಮೆ ನೀವು ಫೈಲ್ ನ್ನು ಡೌನ್ ಲೋಡ್ ಮಾಡಿದ ಮೇಲೆ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಸೂಚನೆಗಳನ್ನು ಅನುಸರಿಸಿ ಇನ್ ಸ್ಟಾಲ್ ಮಾಡಿ
ಈಗ ನಾವು ಲಿಬ್ರೆ ಆಫೀಸ್ ಬೇಸ್ ನ್ನು ಇನ್ ಸ್ಟಾಲ್ ಮಾಡುವುದರ ಬಗ್ಗೆ ತಿಳಿಯೋಣ
ನೀವು ಈಗಾಗಲೇ ಲಿಬ್ರೆ ಆಫೀಸ್ ಸೂಟ್ ನ್ನು ಕಂಪ್ಲೀಟ್ ಇನ್ಸ್ಟಾಲೇಷನ್ ಆಯ್ಕೆಯ ಮೂಲಕ ಇನ್ ಸ್ಟಾಲ್ ಮಾಡಿದ್ದಲ್ಲಿ ನೀವು ಸ್ಕ್ರೀನ್ ನ ಎಡಬದಿಯ ಕೆಳಗೆ ಇರುವ ಸ್ಟಾರ್ಟ್ ಮೆನುವನ್ನು ಕ್ಲಿಕ್ ಮಾಡುವುದರ ಮೂಲಕ ಲಿಬ್ರೆ ಆಫೀಸ್ ಬೇಸ್ ಗೆ ಹೋಗಬಹುದು
ಈಗ ಆಲ್ ಪ್ರೊಗ್ರಮ್ಸ್ ಗೆ ಕ್ಲಿಕ್ ಮಾಡಿ ನಂತರ ಲಿಬ್ರೆ ಆಫೀಸ್ ಸೂಟ್ ನ್ನು ಕ್ಲಿಕ್ ಮಾಡಿ
ನೀವು ಲಿಬ್ರೆ ಆಫೀಸ್ ಸೂಟ್ ನ್ನು ಇನ್ ಸ್ಟಾಲ್ ಮಾಡಿರದಿದ್ದಲ್ಲಿ ನೀವು httpwwwlibreofficeorg ಆಫೀಶಿಯಲ್ ವೆಬ್ ಸೈಟ್ ಗೆ ಹೋಗಿ ಡೌನ್ಲೋಡ್ ಲಿಬ್ರಿಆಫಿಸ್ ಎಂದು ಬರೆದಿರುವ ಹಸಿರು ಪ್ರದೇಶದ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಬೇಸ್ ನ್ನು ಇನ್ ಸ್ಟಾಲ್ ಮಾಡಬಹುದು
ಲಿಬ್ರೆ ಆಫೀಸ್ ಸೂಟ್ ನ ಮೊದಲ ಟ್ಯುಟೋರಿಯಲ್ ನಲ್ಲಿ ವಿವರವಾದ ಮಾಹಿತಿಗಳು ಸಿಗುತ್ತವೆ
ನೆನಪಿಡಿ ಬೇಸ್ ನ್ನು ಇನ್ ಸ್ಟಾಲ್ ಮಾಡುವಾಗ ಕಂಪ್ಲೀಟ್ ಆಯ್ಕೆಯನ್ನು ಬಳಸಿ
ಸರಿ ನಾವು ಈಗ ಇನ್ನೊಂದು ವಿಚಾರಕ್ಕೆ ಬರೋಣ
ಬೇಸ್ ನಿಂದ ನೀವು ಏನನ್ನು ಮಾಡಬಹುದು
ಬೇಸ್ ಬಳಸಿ ನಿಮಗೆ ಸುಸಜ್ಜಿತವಾದ ಡಾಟಾವನ್ನು ಸಂಗ್ರಹಿಸಲು ಸಾಧ್ಯವಿದೆ
ಡಾಟಾ ಎಂಟ್ರಿಗಳನ್ನು ಮಾಡಬಹುದು ಮತ್ತು ಡಾಟಾವನ್ನು ಫಾರ್ಮ್ ಗಳನ್ನು ಬಳಸಿ ಓದಬಹುದು
ಕ್ವೆರೀಸ್ ಬಳಸಿ ಮಾಹಿತಿಗಳನ್ನು ಹೊರತೆಗೆಯಬಹುದು ಮತ್ತು ಪ್ರಿಂಟರ್ ರೆಡಿ ರಿಪೋರ್ಟ್ ಗಳನ್ನು ಸುಂದರವಾಗಿ ವಿನ್ಯಾಸಗೊಳಿಸಬಹುದು ಹಾಗೂ ಸೃಷ್ಟಿಸಬಹುದು
ಬೇಸ್ ನಿಮಗೆ ಡಾಟಾಬೇಸ್ ನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ
ನಿಮಗೆ ತಿಳಿದಿರುವಂತೆ ಡಾಟಾಬೇಸ್ ಡಾಟಾ ಫಾರ್ಮ್ ಗಳು ಕ್ವೆರೀಸ್ ಮತ್ತು ರಿಪೋರ್ಟ್ಸ್ ಗಳ ಗುಂಪು ಆಗಿದೆ
ಉದಾಹರಣೆಗೆ ಬೇಸ್ ನ್ನು ಕಸ್ಟಮರ್ ಮಾಹಿತಿಗಳ ಡಾಟಾಬೇಸ್ ನ್ನು ನಿರ್ವಹಿಸಲು ಬಳಸಲಾಗುತ್ತದೆ
ಟ್ರಾಕ್ ಸೇಲ್ಸ್ ಆರ್ಡರ್ ಮತ್ತು ಇನ್ವಾಯ್ಸ್ ಗಳು ವಿದ್ಯಾರ್ಥಿಗಳ ಗ್ರೇಡ್ ಡಾಟಾಬೇಸ್ ನ್ನು ನಿರ್ವಹಿಸುತ್ತದೆ ಅಥವಾ ಲೈಬ್ರರಿ ಡಾಟಾಬೇಸ್ ನ್ನು ನಿರ್ಮಿಸುತ್ತದೆ
ಈಗ ನಾವು ಡಾಟಾಬೇಸ್ ನ ಬೇಸಿಕ್ ಗಳ ಬಗ್ಗೆ ಕಲಿಯೋಣ
ಒಂದು ಡಾಟಾಬೇಸ್ ಡಾಟಾವನ್ನು ಸಂಗ್ರಹಿಸಿಟ್ಟುಕೊಂಡಿರುತ್ತದೆ ಮತ್ತು ಟೇಬಲ್ ಗಳಿಗೆ ಸೇರಿಸುತ್ತದೆ
ಟೇಬಲ್ ಗಳು ಡಾಟಾದ ಒಂದೊಂದೇ ಭಾಗಗಳನ್ನು ರೋ ಗಳಲ್ಲಿ ಮತ್ತು ಕಾಲಂಗಳಲ್ಲಿ ಸಂಗ್ರಹಿಸಿಟ್ಟುಕೊಂಡಿರುತ್ತದೆ
ಅಂತಹ ಡಾಟಾಬೇಸ್ ನ್ನು ರಿಲೇಶನಲ್ ಡಾಟಾಬೇಸ್ ಎಂದು ಕರೆಯುತ್ತಾರೆ ಏಕೆಂದರೆ ಅದರಲ್ಲಿ ಟೇಬಲ್ ಗಳು ಕಾಲಂಗಳೊಂದಿಗೆ ಒಂದಕ್ಕೊಂದು ಸಂಬಂಧಿತವಾಗಿರುತ್ತವೆ
ಈಗ ನಾವು ಲೈಬ್ರರಿ ಗಾಗಿ ಒಂದು ಸಿಂಪಲ್ ಡಾಟಾಬೇಸ್ ನ್ನು ತೆಗೆದುಕೊಳ್ಳೋಣ
ಲೈಬ್ರರಿ ಎಂದರೆ ಪುಸ್ತಕಗಳ ಒಂದು ಗುಂಪು
ಮತ್ತು ಪುಸ್ತಕಗಳನ್ನು ಲೈಬ್ರರಿಯ ಸದಸ್ಯರಿಗೆ ಕೊಡಬಹುದು
ಒಂದು ಪುಸ್ತಕವು ಟೈಟಲ್ ಆಥರ್ ಪಬ್ಲಿಷರ್ ಯಿಯರ್ ಒಎಫ್ ಪಬ್ಲಿಕೇಷನ್ ಹಾಗೂ ಪ್ರೈಸ್ ಹೊಂದಿರುತ್ತದೆ
ಇವುಗಳನ್ನು ಗುಣಲಕ್ಷಣಗಳು ಅಥವಾ ವೈಶಿಷ್ಟ್ಯಗಳು ಎನ್ನುತ್ತಾರೆ
ಅಂತೆಯೇ ಒಂದು ಲೈಬ್ರರಿ ಸದಸ್ಯನಿಗೆ ಹೆಸರು ಫೋನ್ ನಂಬರ್ ಮತ್ತು ವಿಳಾಸ ಇರುತ್ತದೆ
ಮತ್ತು ಲೈಬ್ರರಿಯು ಅದರ ಸದಸ್ಯನಿಗೆ ಮಾತ್ರ ಪುಸ್ತಕಗಳನ್ನು ಕೊಡುತ್ತದೆ
ಈಗ ನಾವು ಈ ಡಾಟಾವನ್ನು ಹೇಗೆ ರೋ ಮತ್ತು ಕಾಲಂಗಳನ್ನೊಳಗೊಂಡ ಪ್ರತ್ಯೇಕ ಟೇಬಲ್ ಗಳಾಗಿ ಸಂಗ್ರಹಿಸಬಹುದು ಎಂದು ತಿಳಿಯೋಣ
ಬುಕ್ಸ್ ಟೇಬಲ್ ನಲ್ಲಿ ಪ್ರತಿಯೊಂದು ಪುಸ್ತಕದ ಮಾಹಿತಿಯನ್ನು ಸಂಗ್ರಹಿಸಬಹುದು
ಅದರ ಗುಣಲಕ್ಷಣಗಳಂತೆ ಈ ಕಾಲಂಗಳು ತಯಾರಾಗುತ್ತವೆಬುಕ್ ಟೈಟಲ್ ಆಥರ್ ಪಬ್ಲಿಷರ್ ಯಿಯರ್ ಒಎಫ್ ಪಬ್ಲಿಕೇಷನ್ ಹಾಗೂ ಪ್ರೈಸ್
ಪ್ರತೀ ಪುಸ್ತಕವನ್ನು ಪ್ರತ್ಯೇಕವಾಗಿ ಗುರುತಿಸಲು ಈಗ ನಾವು ಬುಕ್ ಐಡಿ ಎಂಬ ಒಂದು ವಿಶಿಷ್ಟವಾದ ಗುರುತಿನ ಕಾಲಂನ್ನು ಸೇರಿಸೋಣ
ಹೀಗೆ ಮಾಡುವುದರಿಂದ ನಮಗೆ ಒಂದೇ ಹೆಸರಿನ ಎರಡು ಪುಸ್ತಕಗಳನ್ನು ಸಂಪೂರ್ಣವಾಗಿ ಪ್ರತ್ಯೇಕಿಸಬಹುದು
ಅಂತೆಯೇ ಸದಸ್ಯರ ಟೇಬಲ್ ಗಳೂ ಕೂಡ ಹೆಸರು ಮತ್ತು ಫೋನ್ ಎಂಬ ಕಾಲಂ ಗಳನ್ನು ಹೊಂದಿದೆ
ಹಾಗೆಯೇ ಮೆಂಬರ್ ಐಡಿ ಇರುವುದು ಪ್ರತ್ಯೇಕವಾಗಿ ಗುರುತಿಸಲು ಅಥವಾ ಪ್ರತೀ ಸದಸ್ಯರನ್ನು ಪ್ರತ್ಯೇಕಿಸಲು
ಲ್ಟ್ಪಾಸೆಗ್ಟ್ ಮತ್ತು ನಾವು ಬುಕ್ ಇಷ್ಯುಡ್ ಎಂಬ ಮೂರನೆಯ ಟೇಬಲ್ ನಲ್ಲಿ ಸದಸ್ಯರಿಗೆ ಕೊಟ್ಟ ಪುಸ್ತಕಗಳ ಬಗ್ಗೆ ನೋಡಬಹುದು
ಈ ಟೇಬಲ್ ಪುಸ್ತಕ ಕೊಟ್ಟ ಬಗ್ಗೆ ಸದಸ್ಯರ ಹೆಸರು ಕೊಟ್ಟ ದಿನಾಂಕ ಹಿಂತಿರುಗಿಸಿದ ದಿನಾಂಕ ನಿಜವಾಗಿ ಹಿಂತಿರುಗಿಸಬೇಕಾದ ದಿನಾಂಕ ಪರಿಶೀಲಿಸಿದೆಯೋ ಇಲ್ಲವೋ ಎಂದು ತೋರಿಸುತ್ತದೆ
ಡಾಟಾವನ್ನು ಒಂದಕ್ಕೊಂದು ಸಂಬಂಧಿಸಲು ನಾವು ಈ ಫೈಲ್ ಗಳ ನಡುವೆ ಸಂಬಂಧವನ್ನು ಸ್ಥಾಪಿಸಬಹುದು
ಈಗ ಇದು ರಿಲೇಷನಲ್ ಡೇಟಾಬೇಸ್ ನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ
ರಿಲೇಶನಲ್ ಡಾಟಾಬೇಸ್ ಬಗ್ಗೆ ಹೆಚ್ಚಿನ ಮುಂದುವರಿದ ವಿಷಯಗಳಿಗೆ httpspoken tutorialorg ವೆಬ್ ಸೈಟ್ ಗೆ ಹೋಗಿ ನಮ್ಮ ಇನ್ನಿತರ ಟ್ಯುಟೋರಿಯಲ್ ರೆಫರ್ ಮಾಡಿ
ಸರಿ ಈಗ ನಾವು ಲೈಬ್ರರಿ ಎನ್ನುವ ಮೊದಲ ಬೇಸ್ ಡಾಟಾ ಬೇಸ್ ನಿಂದ ಶುರು ಮಾಡೋಣ
ಒಂದು ಹೊಸ ಡಾಟಾಬೇಸ್ ನ್ನು ತಯಾರಿಸಲು ಮೊದಲು ಬೇಸ್ ಪ್ರೊಗ್ರಾಮ್ ನ್ನು ಓಪನ್ ಮಾಡಿ
ಈಗ ಸ್ಕ್ರೀನ್ ನ ಎಡಬದಿಯ ಕೆಳಗೆ ಇರುವ ವಿಂಡೋಸ್ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಆಲ್ ಪ್ರೊಗ್ರಮ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಲಿಬ್ರೆ ಆಫೀಸ್ ಸೂಟ್ ಮೇಲೆ ಕೊನೆಯಲ್ಲಿ ಲಿಬ್ರೆ ಆಫೀಸ್ ಬೇಸ್ ಮೇಲೆ ಕ್ಲಿಕ್ ಮಾಡಿ
ಡಾಟಾಬೇಸ್ ವಿಝಾರ್ಡ್ ಎಂದು ಟೈಟಲ್ ಇರುವ ಒಂದು ಪಾಪ್ ಅಪ್ ವಿಂಡೋ ಕಾಣಿಸುತ್ತದೆ
ಹೊಸ ಡಾಟಾಬೇಸ್ ತಯಾರಿಸಲು ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ
ಈಗ ಕಾಣಿಸುವ ವಿಂಡೋದಲ್ಲಿ ಫಿನಿಶ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಇದು ಒಂದು ಸೇವ್ ಎಎಸ್ ವಿಂಡೋ ವನ್ನು ಓಪನ್ ಮಾಡುತ್ತದೆ
ನಾವು ಈಗ ಲೈಬ್ರರಿ ಡಾಟಾಬೇಸ್ ನ್ನು ತಯಾರಿಸುತ್ತಿರುವುದರಿಂದ ಫೈಲ್ ನೇಮ್ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ನಾವು ಲೈಬ್ರರಿ ಎಂದು ಟೈಪ್ ಮಾಡೋಣ
ನಂತರ ಸೇವ್ ಬಟನ್ ಕ್ಲಿಕ್ ಮಾಡಿ
ಈಗ ನಾವು ಒಳಗಿದ್ದೇವೆ
ನಂತರ ಈಗ ನಾವು ಡಾಟಾ ವನ್ನು ಶೇಖರಿಸಲು ಟೇಬಲ್ ಗಳನ್ನು ತಯಾರಿಸೋಣ
ಹೊಸ ಟೇಬಲ್ ನ್ನು ತಯಾರಿಸಲು ಎಡಬದಿಯ ಡಾಟಾಬೇಸ್ ಲಿಸ್ಟ್ ನಲ್ಲಿ ಟೇಬಲ್ ಐಕಾನ್ ನ್ನು ಕ್ಲಿಕ್ ಮಾಡಿ
ಬಲಬದಿಯ ಪೆನಲ್ ನ ಟಾಸ್ಕ್ ಲಿಸ್ಟ್ ನಲ್ಲಿ ಕ್ರಿಯೇಟ್ ಟೇಬಲ್ ಇನ್ ಡಿಸೈನ್ ವ್ಯೂ ಮೇಲೆ ಕ್ಲಿಕ್ ಮಾಡಿ
ಇದು ಇನ್ನೊಂದು ವಿಂಡೋ ವನ್ನು ಓಪನ್ ಮಾಡುತ್ತದೆ
ಇಲ್ಲಿ ಫೀಲ್ಡ್ ನೇಮ್ ಕೆಳಗೆ ಮೊದಲ ಕಾಲಂ ನ್ನು ಬುಕಿಡ್ ಎಂದು ಬರೆಯಿರಿ
ಫೀಲ್ಡ್ ಟೈಪ್ ಕಾಲಂ ಗೆ ಹೋಗಲು ಟ್ಯಾಬ್ ಕೀ ಯನ್ನು ಬಳಸಿ
ಬುಕ್ ಐಡಿ ಯು ಪ್ರತಿಯೊಂದು ಪುಸ್ತಕಕ್ಕೂ ವಿಭಿನ್ನವಾಗಿರುವುದರಿಂದ ಫೀಲ್ಡ್ ಟೈಪ್ ಡ್ರಾಪ್ ಡೌನ್ ಲಿಸ್ಟ್ ನಲ್ಲಿ ಇಂಟಿಜರ್ ಸೆಲೆಕ್ಟ್ ಮಾಡಿ
ಕೆಳಗಿನ ಸೆಕ್ಷನ್ ನಲ್ಲಿ ಫೀಲ್ಡ್ ಪ್ರಾಪರ್ಟಿಯನ್ನು ಬದಲಾಯಿಸಿ
ಆಟೋ ವಾಲ್ಯೂ ವನ್ನು ನೋ ಇಂದ ಎಸ್ ಗೆ ಬದಲಾಯಿಸಿ
ಈ ಫೀಲ್ಡ್ ಈಗ ಪ್ರತೀ ಪುಸ್ತಕವನ್ನೂ ಪ್ರತ್ಯೇಕವಾಗಿ ಗುರುತಿಸುತ್ತದೆ
ಇನ್ನೊಂದು ಮಾತಲ್ಲಿ ಹೇಳುವುದಾದರೆ ಈ ಫೀಲ್ಡ್ ನ್ನು ಪ್ರೈಮರಿ ಕೀ ಎಂದೂ ಕರೆಯುತ್ತಾರೆ
ಬುಕ್ ಐಡಿ ಯ ಎಡಬದಿಯಲ್ಲಿ ಒಂದು ಹಳದಿ ಕೀ ಗುರುತು ಇರುವುದನ್ನು ಗಮನಿಸಿ
ಈಗ ನಾವು ಫೀಲ್ಡ್ ನೇಮ್ ಗೆ ಫೀಲ್ಡ್ ಟೈಪ್ ನ್ನು ಹೇಗೆ ಆಯ್ಕೆ ಮಾಡುವುದು ಎಂದು ತಿಳಿಯೋಣ
ಫೀಲ್ಡ್ ಟೈಪ್ ಎಂದರೆ ಟೆಕ್ಸ್ಟ್ ಇಂಟಿಜರ್ ಸಂಖ್ಯೆ ಡೆಸಿಮಲ್ ಅಥವಾ ದಿನಾಂಕ
ಸಾಮಾನ್ಯವಾದ ಮಾಹಿತಿಗಳಿರುವ ಫೀಲ್ಡ್ ಗೆ ಟೆಕ್ಸ್ಟ್ ನ್ನು ಬಳಸಿಉದಾಹರಣೆಗೆ ಹೆಸರು ಟೈಟಲ್ ವಿಳಾಸ
ಸಂಖ್ಯೆಗಳನ್ನು ಮಾತ್ರ ಹೊಂದಿರುವ ಫೀಲ್ಡ್ ನಲ್ಲಿ ಇಂಟಿಜರ್ ಸಂಖ್ಯೆ ಡೆಸಿಮಲ್ ನ್ನು ಬಳಸಿ
ಉದಾಹರಣೆಗೆ ಪ್ರೈಸ್ ಮಾಹಿತಿಗಳಿಗೆ ಸಂಖ್ಯೆಗಳನ್ನು ಬಳಸಿಮತ್ತು ವರ್ಷದ ಮಾಹಿತಿಗೆ ಇಂಟಿಜರ್ ನ್ನು ಬಳಸಿ
ಈಗ ನಾವು ಉಳಿದ ಫೀಲ್ಡ್ ಗಳನ್ನು ತಯಾರಿಸೋಣ
ಟೈಟಲ್ ಫೀಲ್ಡ್ ನಲ್ಲಿ ಟೆಕ್ಸ್ಟ್ ಆಥರ್
ಫೀಲ್ಡ್ ಟೈಪ್ ನಲ್ಲಿ ಟೆಕ್ಸ್ಟ್ ಪಬ್ಲಿಶ್ಡ್ ಇಯರ್ ಫೀಲ್ಡ್ ಟೈಪ್ ನಲ್ಲಿ ಇಂಟಿಜರ್
ಪಬ್ಲಿಶರ್
ಫೀಲ್ಡ್ ಟೈಪ್ ನಲ್ಲಿ ಟೆಕ್ಸ್ಟ್
ಪ್ರೈಸ್ ಫೀಲ್ಡ್ ಟೈಪ್ ನಲ್ಲಿ ಸಂಖ್ಯೆ
ಉದ್ದವನ್ನು 5 ಕ್ಕೆ ಹಾಗೂ ಡೆಸಿಮಲ್ ಪ್ಲೇಸ್ ನ್ನು 2 ಕ್ಕೆ ಬದಲಿಸಿ
ಫಾರ್ಮ್ಯಾಟ್ ಎಕ್ಸಾಂಪಲ್ ಬಟನ್ ಕ್ಲಿಕ್ ಮಾಡಿ
ಇದು ಫೀಲ್ಡ್ ಫಾರ್ಮೆಟ್ ವಿಂಡೋವನ್ನು ಓಪನ್ ಮಾಡುತ್ತದೆ
ಕೆಟಗರಿ ಲಿಸ್ಟ್ ನಿಂದ ಕರೆನ್ಸಿಯನ್ನು ಸೆಲೆಕ್ಟ್ ಮಾಡಿ ಮತ್ತು ಫಾರ್ಮೆಟ್ ಲಿಸ್ಟ್ ನಿಂದ ಐಎನ್ಆರ್ ಸೆಲೆಕ್ಟ್ ಮಾಡಿ
ಈಗ ನಾವು ರೂ123400 ನ್ನು ಆಯ್ಕೆ ಮಾಡೋಣಅದು ಎರಡು ಡೆಸಿಮಲ್ ಪ್ಲೇಸ್ ನ್ನು ಹೊಂದಿದೆ
ಗಮನಿಸಿ ಒಟ್ಟು ಉದ್ದ ಐದು ಮತ್ತು ಎರಡು ಡೆಸಿಮಲ್ ನ್ನು ಒಳಗೊಂಡಿರುತ್ತದೆ
ಈಗ ಓಕೆ ಬಟನ್ ಕ್ಲಿಕ್ ಮಾಡಿಈಗ ನಾವು ಬುಕ್ಸ್ ಟೇಬಲ್ ಗೆ ಎಲ್ಲಾ ಕಾಲಂ ಗಳನ್ನು ತಯಾರಿಸಿದ್ದೇವೆ
ಈಗ ನಾವು ಟೇಬಲ್ ಅನ್ನು ಸೇವ್ ಮಾಡೋಣ
ಫೈಲ್ ಮೆನುವಿನ ಕೆಳಗೆ ಇರುವ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಟೇಬಲ್ ನೇಮ್ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಬುಕ್ಸ್ ಎಂದು ಟೈಪ್ ಮಾಡಿ
ಅದು ಅದೇ ಲೋಕೇಶನ್ ನಲ್ಲಿ ಸೇವ್ ಆಗುತ್ತದೆ
ಹಾಗೆ ಲೈಬ್ರರಿ ಡಾಟಾ ಬೇಸ್ ನಂತೆ ಟೇಬಲ್ ಗಳು ಡಾಟಾ ಬೇಸ್ ನ ಒಂದು ಭಾಗವಾಗಿದೆ
ಎಂಬುದನ್ನು ಗಮನಿಸಿ ಆಂಡ್ ಕ್ಲಿಕ್ ಒನ್ ಥೆ ಒಕ್ ಬಟನ್
ಮುಂದಿನ ಟ್ಯುಟೋರಿಯಲ್ ನಲ್ಲಿ ನಾವು ಬುಕ್ ಟೇಬಲ್ ಗೆ ಡಾಟಾವನ್ನು ಸೇರಿಸಲಿದ್ದೇವೆ ಮತ್ತು ಮೆಂಬರ್ ಮತ್ತು ಬುಕ್ ಇಶುಯ್ಡ್ ಟೇಬಲ್ ಗಳನ್ನು ತಯಾರಿಸಲಿದ್ದೇವೆ
ಇದು ನಮ್ಮ ನ್ನು ಈ ಟ್ಯುಟೋರಿಯಲ್ ನ ಅಂತ್ಯಕ್ಕೆ ತರುತ್ತದೆ
ಸಾರಾಂಶದಲ್ಲಿ ಹೇಳುವುದಾದರೆ ನಾವು ಕಲಿತದ್ದು ಇಷ್ಟು ಲಿಬ್ರೆ ಆಫೀಸ್ ಬೇಸ್ ಎಂದರೇನು
ಬೇಸ್ ನ್ನು ಬಳಸಲು ಬೇಕಾಗಿರುವ ಅವಶ್ಯಕತೆಗಳು
ಬೇಸ್ ನಿಂದ ನಿಮಗೆ ಏನನ್ನು ಮಾಡಲು ಸಾಧ್ಯವಿದೆರಿಲೇಶನಲ್ ಡಾಟಾ ಬೇಸಿಕ್ಸ್
ಹೊಸ ಡಾಟಾ ಬೇಸ್ ನ್ನು ತಯಾರಿಸಿಹೊಸ ಟೇಬಲ್ ನ್ನು ತಯಾರಿಸಿ
ಈ ಸಾಲಿನ ಮುಂದಿನ ಟ್ಯುಟೋರಿಯಲ್ ಟೇಬಲ್ ಮತ್ತು ರಿಲೇಶನ್ ಶಿಪ್ ಗಳ ಬಗ್ಗೆ ಆಗಿದೆ
ಸ್ಪೋಕನ್ ಟ್ಯುಟೋರಿಯಲ್ ಗಳು ಟಾಕ್ ಟು ಎ ಟೀಚರ್ ಪ್ರಾಜೆಕ್ಟ್ ನ ಒಂದು ಭಾಗವಾಗಿದೆ
ಇದು ಭಾರತ ಸರ್ಕಾರದ ನ್ಯಾಷನಲ್ ಮಿಶನ್ ಆನ್ ಎಜುಕೇಶನ್ ತ್ರು ಐಸಿಟಿ ಎಂಎಚ್ಆರ್ ಡಿ ಯಿಂದ ಸ್ಪೂರ್ತಿಗೊಂಡಿದೆ ಈ ಪ್ರಾಜೆಕ್ಟ್ ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಒರ್ಗ್ httpspoken tutorialorg ಯಿಂದ ಸಂಘಟಿತವಾಗಿ ಇರುತ್ತದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫನ್ ಇಂಟ್ರೋ ನಲ್ಲಿ ಲಭ್ಯವಿದೆ
ಈ ಟ್ಯುಟೋರಿಯಲ್ ದೇಸಿಕ್ರೂ ಸೊಲ್ಯುಶನ್ ಪ್ರೈವೇಟ್ ಲಿಮಿಟೆಡ್ ನ ಕೊಡುಗೆಯಾಗಿದೆ ಸೇರಿರುವುದಕ್ಕಾಗಿ ವಂದನೆಗಳು